ಸುತ್ತ ಇಟ್ಟಂಗ್ ಅದ್ ಗಾಡಿಗುಳ್ ಅವ್ ಪೆಂಡ್ಡ್ ದದ ಆಕ್ಟಿವ್ ಅದ್ ಹುಡುಗ್ರರ ಬ್ಯಾಗ್ ಹಾಕೊಂಡ್ ನಿಂತರ್.

ಬಸ್ ಅದ್ ಬಸ್ ಮೇಲಗಡೆ ಹುಡುಗುರ ಹರಾ .

ಇಲ್ಲೊಬ್ಬವ್ ಹುಡುಗ ಶರ್ಟ್ ಹಾಕೊಂಡ್ ಶರ್ಟ್ ಮತ್ತೆ ಬ್ಯಾಗ್ ಅದ್ ಅಲ್ಲಿ ಕಾರ್ ಅದ್ ಕಾರ್ ಹಿಂದಗಡೆ ಒಬ್ಬವ್--

ಗೇಟ್ ಅದ್ ಗೇಟಿನ್ ಬ್ಲಾಕ್ ಕಲರ್ ಅದ್ ಗೋಡೆ ಅದ್ ಬ್ಲೂ ಮತ್ತೆ ಚೊಕೊಲೇಟಿ .

ಗೇಟ್ ಗೇಟ್ ಮುಂದೆ ಬುದ್ದ್ ವಿವಾಹ ಅದ್ .